ನೀರಲ್ಲಿ ಹೋಗಬ್ಯಾಡ್ರಿ ಹೋಗಬ್ಯಾಡ್ರಿ ನೀರಲ್ಲಿ ಆಟಆಡಕ್ಕೆ ಹೋಗತರೆ ಜೀವಕ್ಕೆ ಆಪತ್ ತಂದಕೊಂದು ಹೋಗತರೆ ಹೇಳದವರ ಮಾತ ಕೇಳೋದಿಲ್ಲಾ ಈ ಪರಿ ನೀರನಲ್ಲಿ ಆಡಿ ಆಡಿ ಆಡಿ ಏನೋ ಒಂದು ಮಾಡಕೊಂದು ತಂದೆ ತಾಯಿಗಿ ಇರೋದ ಒಂದ್ ಒಂದು ಎರಡ್ ಎರಡು ಇಟ್ಟುಕೊಂಡ ಇರತರೆ ಮಕ್ಕಳನ್ನ ಇಲ್ಲದಗ್ ಅವ್ರ ಕೊನೆಗಾಲ ಯಾರು ಇಲ್ಲದಂಗ್ ಆಗಿ --

ಬಟ್ಟೆ ಅಂಗಡಿ ಹೋಗಿ ಹಿರಿಯರು ಆವಾಗ ಜೊಳೆ ಬಟ್ಟೆ ಅಂತ ತರತಾರಲ್ಲಾ ಹಂಗ್ ತರತ್ತಿದ್ರು ಈಗ ಎಲ್ಲಿ ಅಂದ್ರೆ ಎಲ್ಲೇ ಅಂದ್ರೆ ಮಾರಕಬತ್ತಿದರೆ ಬಟ್ಟೆಗಳು ಅದ್ರಗ ಒಂದ್ ಒಳ್ಳೆ ಬಟ್ಟೆಇರತತ್ತಿ ಒಂದ್ ಒಳ್ಳೆ ಬಟ್ಟೆಇರಲ್ಲಾ ಹಂಗಾಗಿ ಏನ್ ಮಾಡತ್ತಿವಿ ನಂಮ್ಗೆ ಮನಸಿಗೆ ಬಂದಿರೋ ತಕೊಂತ್ತಿವಿ ಇಲ್ಲದ್ರಿಲ್ಲಾ ಆದ್ರ ಒಂದ್ ಅಪ್ಪಿ ತಪ್ಪಿ ಎಲೋ ಒಂದು ಒಳ್ಳೆ ಬಟ್ಟೆಇರ್ತ್ಯತ್ತಿ ಇರಲ್ಲಾ ಏನಿಲ್ಲಾ ಬಹಳ್ ಕಡಿಮೆ.

ಅಕ್ಕ ಪಕ್ಕದವರು ಜೋಗ ಫಾಲ್ಸ್ ಹೋದೆ ಅಲ್ಲಿ ನೋಡ್ ಬಂದೆ ಇಲ್ಲಿ ನೋಡ್ ಬಂದೆ ನಾವ್ ಅಂತ್ರ ಅಂತದ್ದು ಏರಿಯಾ ನೋಡಕ್ಕ್ ಹೋಗಕ್ಕ ಆಗಲ್ಲ ನಾವೇನಪ್ಪಾ ಹೋದಲ್ಲಿ ನೀರ್ ಬಿಡೋದ್ ನೋಡಿ ಅದನ್ನೇ ಖುಷಿಪಟ್ ಅದೇ ಜೋಗ ಅಂದಕೊಂಡಿ ಬಂದಬಿಡತ್ತಿವಿ ಬ್ಯಾರೆ ಇಂಯೆನ್ ನೋಡಕಾಗಲ್ಲಾ.

ಮಳೆ ಬಂದಾಗ ಕರೆಂಟ್ ಅರತಿಂಗ್ ಆಗುವುದು ಶಾಕ್ ಹೊಡೆದು ಒಬ್ಬರ ಒಬ್ಬರಿಗೆ ತೊಂದ್ರೆ ಆಗ್ತತ್ತಿ ಅದ್ನ್ ಏನ್ ಮಾಡತ್ತಿ ಗೋವೆರ್ಮೆನ್ಟ್ ನವರು ಕೆ.ಇ.ಬಿ ಅವ್ರು ಅದನ್ನ ಪುರಾ ಕಾಳಜಿ ತೊಕೊಂದು ಅದನ್ನ ಸ್ವಲ್ಪ ಮರಗಳು ಕಡಿಯೋದಾಗಲಿ ಲೈನ್ ಸೇಫ್ಟಿ ಮಾಡೋದಾಗಲಿ ಏನಾದ್ರು ಮಾಡಬೇಕು ಯಾಕೆ ಜನರಿಗೆ ತೊಂದ್ರೆ ಆಗಬಾರದು.

ಮಾರ್ಕೆಟ್ಗೆ ತರಕಾರಿ ಗಿರಾಕಾರಿ ತರಕ್ ಹೊಂಟ್ಟಿವಿ ಅಂದ್ರೆ ಅವ್ರು ದಾರಿ ಒಳಗ ಬೈಕ್ ಬರೋ ವೇಸ್ ಹೋಗೋ ವೇಸ್ ಕಾರ್ ಗಳು ಮನೆ ಮುಂದೆ ಜಾಗಗಳು ನಿಂದ್ರಿಸಿಕೊಳಕ್ಕೆ ಇಲ್ಲಾಂದ್ರೆ ಇವರ್ಗೆ ಯಾಕ್ ಬೇಕು ಕಾರ್ ಬೈಕ್ .